ಮರಗಳು ಯಾಕೆ (ಎದಕ್ಕೆ ಇರ್ಬೇಕು ಅಂದ್ರೆ ನೆರಳು ಇರ್ಬೆಕು. ನಮಿಗೆ ಅಲ್ಲಿ ಅವಾಗ ಅಲ್ಲಿ ಬಿಸಿಲು ಪಸಲು ಇದ್ರೆ ಬಿಸಿಲು ಬಡದು ನಮಿಗೆ ಇದಾಗತ್ತೆ. ನರಳಿದ್ರೆ ಚನಾಗ್. ಕಡಿಬಾರ್ದು ಬೆಳೆಸಿರ್ ಬೇಕಂತ ನಾವ್ ಹೇಳ್ತೀವಿ.

ಹಿಂದ್ಗಡೆ ಸೋಪು ಸೋಪು ಆಗ್ತಾಇದು. ಈಗ ಚನಾಗ್ ಆಗಲ್ಲಾ. ಅಷ್ಟೊಂದು ಸೋಪು ಯೂಸ್ ಮಾಡಿದೀವಲ್ಲಾ ಚನಾಗ್ ಆಗಲ್ಲಾ. ನಾವೀಗ್ ಏನಂದ್ರೆ ಸೋಪ್ ತಂದು ಅವರಿಗೆ

ನಾವು ಹೊಸುರ ಇಂದ್ರ ನಗರದಲ್ಲಿ ಇದೀವಿ ಅವರು ಅವರು ಕುಡ್ತಿನಿ ಯಲ್ಲಿ ಆಟೋ ಹೋಗ ಆಟೋ ಗಳು ಸಿಗಂಗಿಲ್ಲಾ ಆಟೋ ನಿತ್ಕೊಂಡಿ ಎಷ್ಟೋ ತನ ಆದ್ವಿ ನಿತ್ಕೊಂಡು ಆಟೋ ಕೆ ಹೋಗ್ಬೇಕು ಹೋದ್ರೆ ಹೋಗ್ಬೇಕು ಆಟೋ ಕೆ ಹೋಗ್ಬೇಕು ಬಂದ್ರೇನೇ ಆಟೋ ಕೆ ಬರ್ಬೇಕು ದೂರ ಇದೆ ದಾರಿ ನಡಿಯಕ್ಕೆ ಆಗಲ್ಲಾ .

ಹತ್ತು ರೂಪಾಯಿ ತಗೋತಾರೆ. ಹೋಗಕ್ಕೆ ಹತ್ತು ಬರಕ್ಕೆ ಹತ್ತು ಚಾರ್ಜ್ ಇದೆ . ನಾವು ನಡ್ಕೊಂಡು ಹೋಗಂಗಿಲ್ಲಾ ದೂರ ಆಗತ್ತೆ.

ವಿಳ್ಳೆ ದೆಲೆ ಕರಗಿಸಿ ಹಾಕೊಡೋದು ಮನೆಗೆ ಬೆಂಕಿ ಹಚ್ಚೋದು ಆಗಿನ ಕಾಲಕ್ಕೆ ಏನು ಚಲೋ ಇದ್ದಿಲ್ಲಾ. ಇವಾಗ ಮಾತ್ರ ಚಲೋ ಅದಾವ ಎಲ್ಲಾರು ನಾವು ಏನೆ ಹಾಕು ಏನು ಆಗಂಗಿಲ್ಲಾ.

ಹೆಣ್ಣು ಕುರಿ ಆದ್ರೆ ಎರಡ ಎರಡ ಹಾಕ್ತತ್ತೆ ಮರಿ. ಅಹ್ ಮತ್ತೆ ಒಂದ್ ಇನ್ನೊಂದ್ ಗಂಡು ಅದ್ನು ಮತ್ತು ಒಂದು ಮೇಕೆ ಆದ್ರೆ ಅದ್ರಾಗ ಒಂದ್ ಆಗ್ತತ್ತೆ ಒಂದರಲ್ಲಿ ಎರಡು ಆಗ್ತಾವೆ. ಅದು ಒಂದ್ ಎರಡ್ ತಗೊಂಡಲ್ಲಿ ನಾಕ್ ಆಗೋದು ನಾಕ್ ತಗೊಂಡಲ್ಲಿ ಎಂಟ್ ಆಗೋದು.

ನಾವು ಹೆಂಗ್ ಮಾಡ್ತಿವಿ ಅಂದ್ರೆ ಶುಕ್ರವಾರ ಸಾಯಿಂಕಾಲ ಹೋಗತೀವಿ ಶನಿವಾರ ಎದ್ದ್ ಹಾಸಿಗೆಲೆ ಪೂಜೆ ಮಾಡಿಸ್ಕೊತೀವಿ. ಎಲ್ಲಾ ಅಲ್ಲಿಗ್ ಪೂಜೆಗೆ ಕಳಸ್ತಿವಿ ಅಡಿಗೆ ಮಾಡಿಸ್ತಿವಿ ಪೂಜೆ ಮಾಡ್ಸ್ಕೊಂಡು ಊಟ ಮಾಡ್ಕೊಂಡು ನಿದ್ದೆ ಮಾಡಿ ಮಾ ಮಾರನೆ ದಿಸಾ--

ಅವಾಗಿನ ಕಾಲಕ್ಕ ಸಾಲೀಗ್ ಹೋಗೋದು. ಬರೇ ನೆರಳು ಇರ್ತಿದ್ದಿಲ್ಲಾ ಮರಗಳು ಇರ್ತ್ತೀದ್ದಿಲ್ಲಾ ಹೊರಗಡೆ ಕುತ್ಕೊಂಡು ಓದಿ ಬರ್ತಿದ್ರು. ಈಗಿನ್ ಕಾಲಕ್ಕ ಬೆಂಚ್ ಗಳು ಅದಾವಾ ಟೇಬಲು ಅದಾವ ಎಲ್ಲಾ ಮಿಸ್ ಗಳು ಅದರ ಎಲ್ಲಾರು ಹೇಳಸ್ತಾರ ಅಹ್ ಬಿ ಸಾಲೀಗ್ ಓದಿ ಮನೆಗ್ ಬರ್ತರೆ.